ತುಂಬಾ ಚನ್ನಾಗಿದೆ ತುಂಬಾ ಪ್ರತಿ ಒಬ್ಬರು ಬಂದು ತಗೋಳ್ವಂತ ಜಾಗ ಇವು ನೋಡಿ ಅಂಗಡಿಲಿ ಪ್ರತಿ ಒಂದು ನೀವು ಯಾವತರ ಬೇಕು ಆತರ ಸಿಗುತ್ತೆ ಎಲ್ಲ ಒಂದೇ ಕಡೆ ಸಿಗುತ್ತೆ ನೀವು ತಗೋಳಿ ನಾವು --

ಇದು ಒಂದು ಕಾಡು ಸುಂದವರಾಗಿ ಇದೆ ಒಳ್ಳೆ ಬೇಕಾದ ಮರಗಳ ಇದೆ ಪ್ರತಿ ಒಂದು ಮನೆ ಕಟ್ಟಕೆ --.

ಎಂಜಾಯ್ ಮಾಡಬಹುದು ಪ್ರತಿಒಂದು ನೋಡ್ಬಹುದ್ ಪ್ರತಿ ಒಂದು ಅದಕೆ ತುಂಬಾ ಆಸಕ್ತಿ ಇರುತ್ತೆ ನಮ್ಮಂತ ಬಡವರಿಗೆ ಹೋಗ್ಬೇಕನ ಅಸೆ ಇರುತ್ತೆ ಆದ್ರೆ ಹೋಗಕಾಗಲ್ಲ.

ಹೋಗೋಕ್ ಬರೋಕ್ ಎಲ್ಲ ಚನ್ನಾಗ್ ಅದೆ ಚನ್ನಾಗ್ ಗಾಡಿ ಎಲ್ಲ ಹೊಡ್ಸಬೋದು ಕಾರ್ ಬಸ್ ಎಲ್ಲ ಹೊಡ್ಸಬಹುದು ಎಲ್ಲ ತರದ ಚನ್ನಾಗ್ ಅಧ ಇದು.

ಎಲ್ಲ ತರದ ಔಷಧಿಗಳು ಕ್ರೀಮ್ ಗಳು--

ಫ್ಯಾಷನ್ ತರ ಯಾವ ತರಬೇಕು ಆತರ ಎಲ್ಲ ಕಟಿಂಗ್ ಮಾಡ್ಸ್ಕೊಬೋದು .

ಹೋಟೆಲ ಲ್ಲಿ ಸಿಗುತ್ತೆ ನಾವು ಹೋಗಿ ತಿಂತೀವಿ ನೀವು ತಿನ್ನಿ .

ಪ್ರತಿ ಒಬ್ರು ಬಂದು ಅವರ ಏನೆ ಹರಕೆ ಇದ್ರೂ ಬಂದು ತೀರಿಸ್ತಾರೆ.